ಇದೂ ಕೂಡಾ ಒಂದು ಬಸ್ ಸ್ಟಾಂಡ್ ನ ಚಿತ್ರಣ ವಿಶೇಷವಾಗಿ ಧರ್ಮಸ್ಥಳ ಬಸ್ ನಿಲ್ದಾಣ ವನ್ನು ನಾವ್ ನೋಡಬಹುದು. ಕೆ_ಎಸ್_ಆರ್_ಟಿ_ಸಿ ನಿಗಮದವರು ಕೆನೆರ ಬ್ಯಾಂಕ್ ಅವರು ಕೂಡ ಅದೆ--